ಅದರಲ್ಲಿ ದೊಡ್ದ ದೊಡ್ದ ಮಷೀನ್ ಗಳು ಮತ್ತು ಹಲವು ಬಗೆಯ ತಂತ್ರಜ್ಞಾನಗಳು ಇವೆ ಎಂದು ಕಂಡುಬರುತ್ತದೆ.

ಅದರಲ್ಲಿ ತುಂಬಾ ಹಲವಾರು ಅಂಗಡಿ ಗಳಿವೆ.

ಮಸೀದಿ ಒಳಗಡೆ ತುಂಬಾ ಡೆಕೋರೇಟ ಮಾಡಿದಾರೆ.

ಮತ್ತೊಬ್ಬರು ಅದರನ್ನು ಅದನ್ನು ನಿಂತು ನೋಡುತ್ತಿದ್ದಾರೆ.

ಮತ್ತು ಗಿಡ ಮರಗಳು ಪಾರ್ಟ್ಸ್ ಅಲ್ಲಿ ಇಟ್ಟಿರುವ ಚಿಕ್ಕ ಚಿಕ್ಕ ಗಿಡಗಳು ತುಂಬಾ ಸುಂದರವಾಗಿ ಹಸಿರಾಗಿ ಕಾಣಿಸುತ್ತಿವೆ.

ಅದು ನೋಡಲು ತುಂಬ ಸೊಗಸಾಗಿಯೂ ಇದೆ.

ಒಬ್ಬ ವ್ಯಕ್ತಿ ಚೇರಿನ ಮೇಲೆ ಈಚೆ ಕೂಳಿತಿದ್ದಾರೆ.

ಅಲ್ಲಿ ಒಬ್ಬ ವ್ಯಕ್ತಿ ನಿ ನಿಂತು ಏನೋ ಕೆಲಸ ಮಾಡುತ್ತಿದ್ದಾನೆ

ಒಂದು ಬುಕ್ ಹೌಸ್ ಇದೆ.

ರೆ ತುಂಬ ದೊಡ್ಡದು ಎಂದು ಕಾಣಿಸುತ್ತಿದೆ.

ಮತ್ತು ತುಂಬಾ ಜನ ಕೂತುಕೊಂಡು ಎಂಪ್ಲಾಯೀಸ್ ನೋಡುತ್ತಿದ್ದಾರೆ.

ಬಾಕ್ಸಿನಲ್ಲಿ ಒಬ್ಬ ವ್ಯಕ್ತಿ ನಿಂತು ಏನೋ ಕೆಲಸ ಅಥವಾ ಏನೋ ಬರೆದು ಹಾಕುತ್ತಿರಬಹುದು ಎಂದು ಕಂಡು ಬರುತ್ತಿದೆ.

ಇದು ಗ್ರೀನ್ ಕಲರ್ ಮತ್ತು ಕ್ರೀಮ್ ಕಲರ್ ಪೇಯಿಂಟ್ ಹೊಡೆದಿದ್ದಾರೆ.

ಅದರಲ್ಲಿ ತುಂಬಾ ಜನ ಕ್ಯೂ ವಿನಲ್ಲಿ ನಿಂತಿದ್ದಾರೆ.

ಬುಕ್ಕನ್ನು ತುಂಬಾ ನೀಟಾಗಿ ಜೋಡಿಸಿದ್ದಾರೆ.

ಯಾವುದು ಓದುಲು ಎಂದು ತಿಳಿಯದಾಗದಷ್ಟು ನಿಟ್ ಆಗಿ ಜೋಣಿಸಿದ್ದಾರೆ.

ಈ ಬ್ಯಾಂಕ್ ನೋಡಲು ತುಂಬಾ ಸುಂದರವಾಗಿಯೂ ಕಾಣಿಸುತ್ತಿದೆ.

ಮತ್ತು ಕೂತ್ತುಕೊಳ್ಳಲು ಚೇರ್ ಗಳನ್ನು ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದಾರೆ.

ಆ ವ್ಯಕ್ತಿ ಕಾರನ್ನು ವಾಶ್ ಮಾಡುತಿದ್ದಾರೆ.

ಅದರ ಎರಡು ಎಲ್ಲೋ ಜಿಮ್ ಇದೆ ಎರಡು ಬ್ಲ್ಯಾಕ್ ಇದೆ.

ಜಿಮ್ ಇನಲ್ಲಿ ಹಲವಾರು ಉಪಯೋಗಗಳು ಇವೆ.

ಬೈಕಿಲ ಮೇಲೆ ಹಲವಾರು ಜನ ಕೂತಿದ್ದಾರೆ.

ಯಾ ಮರಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣಗಳನ್ನು ಹೊಳೆದಿದ್ದಾರೆ.

ಗಿಡ ಮರಗಳು ತುಂಬ ಹಸಿರಾಗಿ ಕಾಣಿಸುತ್ತಿವೆ.